ಆ ಇದು ಸ್ಪೆಷಲ್ಲಿ ಫಾರ್ ಕಿವಿ ಮೂಗು ಗಂಟಲುಗಳನ್ನ ಚೆಕ್ ಮಾಡುವಂತಹ ಒಂದು ಆಸ್ಪತ್ರೆ ಅಲ್ಲಿ ನೋಡ್ತ ಇರಬಹುದು ಕನ್ಸಲ್ಟೇಶನ್ ಫಾರ್ಮಸಿ ಅಂದ್ರೆ ಮೆಡಿಸಿನ್ಸ್ ಗಳು ಎಲ್ಲಾದು ಕೂಡ ಅಲ್ಲೇ ದೊರೆಯುತ್ತದೆ --

ಅಲ್ಲಿ ನೋಡ್ತಾ ಇರ್ಬೋದು ಸೀಸಾ ಅಂತ ಒಂದು ಆಟ ಇದೆ. ಜೋಕಾಲಿ ಇದೆ ಆಮೇಲೆ ಎರಡು ಜಾರು ಬಂಡಿ ಇದೆ ಅಲ್ಲಿ ನೋಡ್ತಾ ಇರಬಹುದು ಒಂದು ಹುಡುಗ ಜಾರು ಬಂಡಿಯನ್ನು ಆಡೋದಕ್ಕೆ ಅಂತಾ ಮೆಟ್ಟಲು ಹತ್ತಿ ಹೋಗ್ತಾಯಿದಾನೆ.

ಜೊತೆಗೆ ಓ ಸ್ವಾಮಿ ವಿವೇಕಾನಂದರವರ ಫೋಟೋ ಗೆ ಹಾರಾ ಹಾಕಿದಾರೆ ಒಂದು ಬುದ್ಧನ ಮೂರ್ತಿ ವಿಗ್ರಹ ಇದೆ ಅದರ ಪಕ್ಕದಲ್ಲಿ ದೀಪ ಹಚ್ಚಿ ಇಟ್ಟಿದಾರೆ ಅದರ ಜೊತೆಗೆ ಹೂವಿನ ಕುಂಡ ಕೂಡ ಇದೆ

ಇಲ್ಲಿ ನೋಡ್ತಾ ಇರಬಹುದು ಒಂದು ಉದ್ಯಾನವನ ಉದ್ಯಾನವನದ ಮುಂಭಾಗ ಅಲ್ಲಿ ಬೋರ್ಡ್ ಇದೆ ಗಾಂಧಿ ನಗರದ ಉದ್ಯಾನವನ ಅಂತ ಹೇಳಿ.

ಹಳೆಕಾಲದ ಪುಸ್ತಕದಲ್ಲಿ ಇರುವಂತಹದ್ದು ನೀವು ನೋಡಿರಬಹುದು ಸೀಸಾ ಅಂತ ಹೇಳಿ ಅದೇ ಸೀಸಾ ಆಟದಕ್ಕೆ ಇಲ್ಲಿ

ಕುದರೆಗಳ ಮುಖ ಇಟ್ಟು ಆಟ ಆಡ್ತಾಯಿದ್ದಾರೆ ಅಲ್ಲಿ ಒಂದು ಹುಡಗಿ ಇದೆ ಅದು ಆಟ ಆಡತಾಯಿದೆ ಅದರ ಜೊತೆಗೆ ಅಲ್ಲಿ ಸುತ್ತ ಮುತ್ತ ಅಲ್ಲಿ ಹಸಿರುವಾದಂತಹ ಗಿಡಗಳಿದಾವೆ.

ಉದ್ಯಾನವನ ಈಗಿನ ಕಾಲದಲ್ಲಿ ಎಲ್ಲ ಕಡೆ ಕಟ್ಟಡಗಳಾಗಿ ಒಂದು ಪ್ರಶಾಂತವಾದ ಜಾಗಗಳನ್ನು ಹುಡಕೊಂಡು ಹೋಗುವಂತಹ ಸಮಯದಲ್ಲಿದ್ದಾಗ ಸರ್ಕಾರ ಮಾಡಿದಂತಹ ಉದ್ಯಾನವನ ಇದು

ಸರ್ಕಾರಿ ಶಾಲೆ ಅಂತ ಕೇಳೋದಕ್ಕೆ ಒಂದು ಚೆನ್ನಾಗಿರುತ್ತೆ ಅದರಲ್ಲಿ ಇದು ಒಂದು ಶಿವಮೊಗ್ಗದಲ್ಲಿ ಇರೋಹಂತದ್ದು ವಾಸವಿ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ.